ದೇವಸ್ಥಾನದಲ್ಲಿ ದೇವ್ರಿಗೆ ತುಂಬ ನೀ ಚೆನ್ನಾಗಿ ಅಲಂಕಾರ ಮಾಡಿದಾರೆ. ಹೂಗಳಲ್ಲೆಲ್ಲ ಅಲಂಕಾರ ಮಾಡಿರೋದ್ ತುಂಬ ನೀಟಾಗಿ ಕಾಣಿಸ್ತಾ ಇದೆ.

ಇದು ಒಂದು ಲೇ ಲೇಔಟ್ನ ಲೇಔಟ್ನ ನ ಏರಿಯಲ್ ವಿವ್ ತರ ಕಾನಿಸ್ತಿದೆ.

ಆ ಈ ಪ್ರಾಣಿ ಇದು ಪ್ರಾಣಿ ಈ ಪ್ರಾಣಿ ಹೆಸ್ರು ಲೇಮರ್ಸ್ .]

ಇನ್ನು ಕನ್ಸ್ ಸ್ಟ್ರಕ್ಷನ್ ಆಗಿರ್ತಾವೆ ಇವೆ ಮೇ ಬಿ ಏರ್ಪೋರ್ಟ್ ಕನ್ಸ್ ಸ್ಟ್ರಕ್ಷನ್ ಇರ್ಬಹುದು.

ಬೋಕ್ಸಲ್ಲು ಕೂಡ ಇದೆ ಹೊಸಾ ಜಿಮ್ಮ್ ಅನ್ಸುತ್ತೆ ಬಲೂನ ಹಾಕಿ ಇವಾಗ ಓಪನ್ ಮಾಡಿರೋತರ ಜಿಮ್ಮ್ ಅನ್ಸುತ್ತೆ.

ಇದು ಕಟ್ಟಿಂಗ್ ಶಾಪ್ . ಕಟ್ಟಿಂಗ್ ಶಾಪ್ ಅಲ್ಲಿ